ಮತ್ತು ಇಲ್ಲಿ ಪಕ್ಕದ ಪಕ್ಕದಲ್ಲಿ ಈ ಹಲವಾರು ಮೀನುಗಳು ಬುಟ್ಟಿಯಲ್ಲಿ ಹಾಕಿಕ್ಕಿದ್ದಾರೆ.

ಮತ್ತು ಹಲವಾರು ತರಹದ ಮದ್ಯಪಾನದ ಮದ್ಯಪಾನ ಸೇವನೆ ಮಾಡುವ ಸಾಮಗ್ರಿಗಳು ಇವೆ.

ಆ ಬ್ರಿಡ್ಜ್ ಕೆಳಗಡೆ ನೀರು ಅಥವಾ ನದಿ ಇರಬಹುದು.

ಹೆಣ್ಣು ಮಕ್ಕಳು ಅವರ ಹತ್ತಿರ ಆಶೀರ್ವಾದವನ್ನು ತಗೊಳುದನ್ನು ನಾನು ನೋಡಬಲ್ಲೆ.

ಇಲ್ಲಿ ಒಂದು ಹಲಿಗೆಯ ಮೇಲೆ ಜಮಾವರ್ ಎಂದು ಬರೆದಿದೆ.

ಮತ್ತು ಒಂದು ವ ವಾಟರ್ ಹೀಟರ್ ಮೇಲುಗಡೆ ಅನ್ನು ಧರಿಸಿದರೆ.

ಇಲ್ಲಿ ಮೇಜಿನ ಮೇಲೆ ಒಂದು ಬಾಟಲ್ ಮತ್ತೆ ಪುಸ್ತಕಗಳು ಮತ್ತೆ ಒಬ್ಬ ಮನುಷ್ಯ ಬಲಭಾಗದಲ್ಲಿ ಕುಳಿತಿದ್ದಾನೆ ಕಂಪ್ಯೂಟರ್ ನ ಮುಂದೆಗದೆ--

ಇದು ಒಂದು ಮೀಟಿಂಗ್ ನಂತಹ ಕಾಣಿಸ್ತಿ--

ಮತ್ತು ಒಂಬತ್ತು ಹತ್ತು ಜನ ಮಂದಿ ಕೂತು ಮಾತನಾಡುತ್ತಿದ್ದಾರೆ.

ಇದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇನ ಛಾಯಾ ಚಿತ್ರವಾಗಿದೆ.

ಮತ್ತು ಮೇಲೆ ಆಕಾಶದಲ್ಲಿ ಕಪ್ಪು ಬಣ್ಣದ ಆಕಾಶವಿದೆ.

ಮತ್ತು ಎರಡು ಮೂರು ಶೋ ಗಿಡಗಳು ಮತ್ತು ಕರೆಂತಟಿನ ವೈಯರು ಗಳು ಮತ್ತು ಒಂದು ತೆಂಗಿನ ಮರ ಮತ್ತು ಮಸೀದಿಗೆ ಕೆಂಪು ಮತ್ತು ಕ್ರೀಂ ಕಲರ್ ಬಣ್ಣದಲ್ಲಿ ಅಲಂಕರಿಸಿದ್ದಾರೆ.

ಇದು ಒಂದು ರೂಮ್ ನ ಛಾಯ ಚಿತ್ರವಾಗಿದೆ.

ಮತ್ತು ಆಚೆಕಡೆ ವೈಟ್ ಕಲರ್ ಪೇಂಟನ್ನು ಹೊಡೆದಿದ್ದಾರೆ.

ತುಂಬಾ ಜನ ಮಂದಿ ಅಲ್ಲಿ ಸೇರಿದ್ದಾರೆ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಾಗಿ--

ಮತ್ತು ಕಲ್ಲಿನ ಒಂದು ಕುರ್ಚಿಯು ಇದೆ.

ಮತ್ತು ನಾಲ್ಕೈದ್ ನಾಲ್ಕ್ ಎರಡು ಲೈಟ್ ಗಳು ಇವೆ.

ಇದು ಒಂದು ಬೇಕರಿಯಲ್ಲಿ ನಾವು ಪೇಮೆಂಟ್ ಮಾಡುವಾಗ ತೋರಿಸುವ ಕ್ಯೂ_ಆರ್ ಕೋಡ್ ಕ್ಯೂ_ಆರ್ ಎಂದರೆ ಕ್ವಿಕ್ ರೆಸ್ಪಾನ್ಸ್ .

ಇಲ್ಲಿ ಫೋನ್ ಪೆ ವಾಟ್ಸಆಪ್ ವಾಟ್ಸ್ ಆಪ್ ಪೆ ಗೂಗಲ್ ಪೆ ಪೇಟಿಯಮ ಬ್ಯಾಂಕ್ ಟ್ರನ್ಸನ ಎಲ್ಲವನ್ನು ಕೂಡ ಸ್ವೀಕರಿಸುತ್ತಾರೆ.

ಇದು ಒಂದು ಕಾಲೇಜಿ ನ ಅಸೆಂಬ್ಲಿ ಫೋಟೋ ಆಗಿದೆ.

ತರ್ಕಾರಿ ಹಣ್ಣುಗಳು ಸಿಗೋ ಜಾಗ ಇದಾಗಿದೆ ಮೂರು ನಾಲಕ್ಕು ಜನ ಮಂದಿ ಇಲ್ಲಿ ನಿಂತಿದ್ದಾರೆ.